ಹಾಗೆ ಬೇಜಾನ್ ತರಹ ಚಕ್ಲಿಗಳು ಇದಾವೆ ಲಾಡು ಇದೆ ಬೇಜಾನ್ ತರ ಸ್ವೀಟ್ಸ್ ಐಟಮ್ ಇದೆ.

ಇಲ್ಲಿ ಒಂದು ಸೋಫಾ ಸೆಟ್ ದು ಅ ಫೋಟೋ ಇದೆ ಈ ಪಿಚ್ಚರ್ ಅಲ್ಲಿ--

ಅರೆ ಮನೆಗಿಕ್ಕೋ ಡೋರ್ ಗುಳು ಕೂಡ ಇದಾವೆ.

ಪಿಕ್ಚರ್ ಅಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ ಅಪಾರ್ಟ್ಮೆಂಟ್ ಮುಂದೆ ಕಾಲಿ ರೋಡ್ ಕೂಡ ಇದೆ ಅ ಖಾಲಿ ರೋಡ್ ಅಂದ್ರೆ ಅಲ್ಲಿ ಮುಂದಗಡೆ ಒಬ್ಬರ ಯಾರೋ ಬೈಕ್ ನಿಲ್ಸಕೊಂಡ ನಿಂತಿದಾರೆ ಅಪಾರ್ಟ್ಮೆಂಟ್ ಮುಂದೆ--

ಹಾಗೆ ಇಲ್ಲಿ ಕೂರಲು ಒಂದು ಚೇರ್ ಕೂಡ ಇದೆ.

ಇಲ್ಲಿ ಒಂದು ಜಿಮ್ ಇದೆ ಆ ಜಿಮ್ ಇನ ಒಳಗಡೆ ಆ ಟ್ರೇಡ್ ಮೈಲ್ಸ್ ಮೂರಿದವೆ.

ಈ ಪಿಚ್ಚರಲ್ಲಿ ಈ ಪಿಚ್ಚರಲ್ಲೊಂದು ಬೇಕ್ರಿ ಫೋಟೋ ಇದೆ ಬೇಕರಿ ಫೋಟೋ ದಲ್ಲಿ ಮೇ ಬಿ ಓನರ್ ಏನೋ ಒಬ್ರು ಇದ್ದಾರೆ.

ಅವನಲ್ಲ ಟ್ರೇ ಒಳಗ್ ಹಾಕಿ ಇಕ್ಕಿದ್ದಾರೆ.

ಈ ಪಿಚ್ಚರ ಲ್ಲಿ ಸಾಯಿ ಮೆಕಾನಿಕ್ ಅನ್ನೋ ಕಾರ್ ಮೆಕಾನಿಕ್ ಅಂಗಡಿ ಇದಿದೆ ಶಾಪ್ ಇದೆ.

ಆ ಡೆಕೋರೇಷನ್ ಮಾಡಿರೋ ಮುಂದ್ಗಡೆ ಯಾರೊ ಒಬ್ರು ಹೋಗ್ತಾ ಇದಾರೆ.

ಮೂವತ್ ಬೆಂಚ್ ಮೇಲೆ ಒಂದ್ ನಾಲ್ಕರಿಂದ ಐದು ಬ್ಯಾಗ್ ಕೂಡ ಇದಾವೆ.

ಇಲ್ಲಿ ಒಬ್ಬರು ಟೀಚರ್ಸು ಆ ಮಕ್ಕಳು ಕೈಲಿ ಆತನ ಆ ಗೇಮ್ ನ ಆಡಸ್ತಾಇದಾರೆ.

ಅ ತುಂಬ ಚೆನ್ನಾಗಿ ಕ್ಲೀನಾಗಿ ಮೆಂಟೇನ್ ಮಾಡಿದ್ದಾರೆ ಆ ದೇವಸ್ಥಾನದಿಂದ ಯಾರು ಈಚೆಕಡೆ ಬರ್ತಾ ಇದ್ದಾರೆ ಒಂದಿಬ್ರು.

ಈ ಪಿಚ್ಚರಲ್ಲಿ ಎ_ಎಂ ಫಿಶ್ ಅಂತ ಒಂದು ಕ ಅಂಗಡಿ ಇದೆ.